ಅಹ್ ಅಲ್ಲಿಗೆ ಹೋದ್ರೆ ನೆಮ್ಮದಿ ಸಿಗುತ್ತೆ ಮನ್ ಶಾಂತಿ ಸಿಗುತ್ತೆ.

ಇದು ವೇಲ್ಸ್ ಲಿ ಸೇತುವೆ ಕೊಳ್ಳೇಗಾಲ ದತ್ರ ಇದೆ ಕಾವೇರಿ ನದಿ ನೀರ್ ತುಂಬಿಟ್ಟದ್ ಈ ಕೋಯ್ ವೇಲ್ಸ್ ಸಿ ತುಂಬಾ ಮುಳಕೊಂಡ್ ಬಿಡತ್ತದೆ.

ಆದ್ರು ಎಷ್ಟೊ ಜನ ಬಂದು ಇಲ್ಲಿ ನೀರಿಗೆ ಇಳದ್ ಬಿಟ್ಟು.

ಮೂರ್ ನಾಕ್ ಟ್ರೈನ್ ಬರಿ ಮೈಸೂರ್ ಗೆ ಮಾತ್ರ ಹೋಗೋದು ಬೆಂಗಳೂರ್ ಗೆ ಹೋಗಬೇಕು ಅಂತ ಹೇಳ್ ಬಿಟ್ಟು ಈಗ.

ನಾ ಈ ಟಿಪ್ಪು ಸುಲ್ತಾನ್ ಕಟ್ಟ್ ಸಿರೋದು.

ಇಲ್ಲಿ ನಗರದಲ್ಲು ಈ ಹಕ್ಕಿಗಳೆಲ್ಲಾ ತಂದು ಮಾರತ್ತರೆ.

ಮಾರಾಟ ಮಾಡ್ತಾರೆ ಅವುಕ್ಕೆ ಬೇಳೆಕಾಳು ಎಲ್ಲಾ ಹಾಕಿ ಬೆಳಸತ್ತಾರೆ ಮಕ್ಕಳು ತುಂಬಾ ಇಷ್ಟ ಪಡ್ತಾರೆ ಇದ್ನ --

ಈ ಗಿಳಿಗಳು ತುಂಬಾ ನೋಡಕೆ ಪಸಂದಾಗದೆ .